ಎಷ್ಟು ಚನ್ನಾಗಿ ಮಾಡಿದ್ದಾರಲ್ಲವಾ ಮದುವೆ ಡೆಕೋರೇಷನ್ ಅಂದ್ರೆ ಮಸ್ತ ಆಗಿದೆ ಹೂವಿನ ಡೆಕೋರೇಷನ್ ಮ--

ಓ ಇದು ಥಿಯೇಟರ್ ನೋಡಿ ಇಲ್ಲಿ ಯಾವ ಜನ್ರು ಇಲ್ಲಾ ಸ್ವಲ್ಪೇ ಜನ ಇದಾರೆ ನೋಡಿ ಮತ್ತು ಅಲ್ಲಿ ಯಾವುದು ಪಿಕ್ಚರ್ ಕೂಡ ಸ್ಟಾರ್ಟ್ ಆಗಿಲ್ಲಾ ಎಷ್ಟು ಚನ್ನಾಗಿದೆ ಅಲ್ಲವಾ.

ಓ ಇಲ್ಲಿ ವಿದ್ಯಾರ್ಥಿಗಳೆಲ್ಲಾ ಯೋಗಾ ಕ್ಲಾಸ್ ಗೆ ಬಂದಿದ್ದಾರೆ ನೋಡಿ ಎಷ್ಟು ಜನ ಆರ ಜನ ವಿದ್ಯಾರ್ಥಿಗಳು ಇದೆ.